ಚಿತ್ರದಲ್ಲಿ ತೋರಿಸಿದಂತೆ ಇಲ್ಲಿ ರಸ್ತೆ ಮೇಲೆ ಒಂದು ಕಾರನ್ನು ಕಂಡು ಬರುತ್ತಾ ಇದೆ.

ಮತ್ತು ಒಂದು ಅಂಗಡಿಯ ಮುಂದುಗಡೆ ಒಂದು ಬೈಕ್ ಅನ್ನು ನಿಲುಗಡೆ ಮಾಡಲಾಗಿದೆ.

ಮತ್ತು ದೇವರ ಒಂದು ಫೋಟೋ ಕಂಡು ಬರುತ್ತಾ ಇದೆ.

ಮತ್ತು ಇಲ್ಲಿ ಬಿಳಿ ಬಣ್ಣದ ಕಪಾಟ್ಟುಗಳಾಗಿವೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಮಹಿಳೆಯನ್ನು ಎರಡು ಬ್ಯಾಗ್ ಅನ್ನು ಧರಿಸಿಕೊಂಡು ಮುಂದಕ್ಕೆ ಹೋಗುವುದು ಕಂಡು ಬರುತ್ತಾ ಇದೆ.

ಮತ್ತು ಮೇಲ್ಗಡೆ ಎರಡು ಪಾತ್ರೆಗಳನ್ನು ಇಟ್ಟಿದ್ದಾರೆ.

ಮತ್ತು ಕಪಟದಲ್ಲಿ ಹಲವಾರು ಔಷಧಿಗಳು ಮತ್ತು ಇನ್ನಿತರೆ ವಸ್ತುಗಳನ್ನು ನೋಡಬಹುದು.